ಕಾಂಪಿಟಿಟಿವ್ ಎಸ್ಝಮ್ ಗಳಿಗೆ ತುಂಬಾ ಯೌಜ್ ಆಗುತ್ತೆ.

ಹೆಚ್ಚಿನದಾಗಿ ಇಲ್ಲಿ ಹುಡುಗೀರು ಬಟ್ಟೆಗಳೇ ಕಾಣಸ್ತ ಇರೋದ್ರಿಂದ ಹುಡಗಿರು ಜಾಸ್ತಿ ಹೋಗಿ ಬಟ್ಟೆಗಳನ್ನ ತಗೋಳ್ತಾರೆ.

ಈ ಸಂಡೆ ಅಂತೂ ತುಂಬಾ ರಶ್ ಇರುತ್ತೆ ಇಲ್ಲಿ ಯಾಕಂದ್ರೆ ಅವತ್ತು ಹಾಲಿಡೇ ಅಲ್ವ ಸೊ .